ತರ್ತಿವಿ ಸಂಡೆ ಪಕೋಡ ಹುಡುಗ್ರಿಗೆ ಇಷ್ಟ ಪಕೋಡ ಮಾಡಿ ಕೊಡ್ತಿವಿ. ಸಾರ್ ಆದ್ರೂ ತಿನ್ಬೇಕಲ್ಲ ಅಂತ ಪಕೋಡ ಮಾಡ್ ಕೊಡ್ತಿವಿ ಅಷ್ಟೇ ಸಂಡೆ ಸರ್

ತುಂಬಾ ಹುಡುಗ್ರು ನಾವು ಎಲ್ಲರೂ ಚೆನ್ನಾಗ್ ಮಾಡ್ಕೊಂಡ್ ತಿಂತೀವಿ ಚಿಕನ್ ಬಿರಿಯಾನಿ ಜಾಸ್ತಿ ಮಾಡೋದು ಮಟನ್ ಬಿರಿಯಾನಿ ತುಂಬಾ ಕಡ್ಮೆ ಮಾಡೋದು--

ನಿಲ್ಸಿ ಅಲ್ಲಿ ಅಂತರ ಜನರು ಅಂತರ ಪೆಟ್ರೋಲ್ ಬಗ್ಗೆ ಹೆಚ್ಚಗೈತೆ ಅಂತ.

ನಮ್ ಊರಾಗ್ ರೋಡ್ ಬೇಸ್ ಆಯ್ತ್ರಿ ಫಸ್ಟ್ ಗೆ ಹಂಗೆ ಬೇಸ್ ಇದ್ದಿಲ್ಲ ಈವಾಗ ಎಲ್ಲಾ ಕಾಕ್ರೀಟ್ ಹಾಕಿ ಸರಿಯಾಗಿ ಎಲ್ಲಾ ಚೆನ್ನಾಗೈತೆ.

ಟಿವಿ ನಮ್ದೇ ಟೈಮ್ ಸಾಯಂಕಾಲ ಎಂಟ್ ಗಂಟೆಗ್ ಬರತೈತ್ರಿ ಎಂಟ್ ಗಂಟಿನಿಂದ ಹತ್ತ್ ಗಂಟೆ ವರ್ಗು.

ಆಹ್ಹ್ ನಮ್ ಹುಡುಗ್ರಿಗೆ ಬುಕ್ಸ್ ಓದೋದು ಇಷ್ಟ. ನಾವಂತೂ ಓದಿಲ್ಲ ಹುಡುಗ್ರು ಚೆನ್ನಾಗ್ ಒದ್ಬೇಕು ಅಂತ ಅವರಿಷ್ಟ ಪಟ್ಟಂಗೆ ಒದಿಸ್ದವಿ ಬುಕ್ ಬೇಕು ನಮಗೆ ಅಂದ್ರೆ ಓದ್ಕಂತರ ತಂದ್ ಕಾಂತಾರ.

ಗಡಿಯರ್ ನಮ್ ಮನೆಗ್ ಇಲ್ಲಾ ರೀ. ಫೋನ್ ದಾಗ ನೋಡ್ಕಂತೀವಿ ವಾಚು ಇದೆ. ವಾಚು ದಾಗ ನೋಡ್ಕಂತೀವಿ ಗಡಿಯಾರ್ ಆವಾಗಿತ್ತು.